ಕೆಲವರು ಹೊಗಳ್ತಾರೆ ಕೆಲವರು ಭಟ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮನೇಲ್ ಬಂದು ಸ್ವಲ್ಪ ದಿವ್ಸ ನಾವ್ ಅದನ್ನು ತಲೆಲ್ ಇಟ್ಕೋಳ್ತೆವೆ ಏನಾಯ್ತು ನಮ್ದು ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಯಾಗಿದೆ ಅಂತ. ಹಾಗೆ ನಮ್ಮೋಟ್ಟಿಗೆ ಮತ್ತೊಂದು ಎರಡ್ ಮೂರ್ ಜನ ಬರ್ತಾರೆ ಹುಡುಗ್ರು ನಮ್ಗು ಸ್ವಲ್ಪ ಅಡಿಗೆ ಬರ್ಲಿ ಅಂತ.

ಸ್ವತಂತ್ರ್ಯ ದಿನಾಚರಣೆ, ಸ್ವತಂತ್ರ್ಯ ದಿನಾಚರಣೆ ಯಾಕ್ ಆಚರಿಸ್ತಿವಿ ಅಂತಾ first ನೋಡೋದಾದ್ರೆ ಸ್ವತಂತ್ರ್ಯ ದಿನಾಚರಣೆನ ನಾವೂ ಸ್ವತಂ~ ನಮ್ ದೇಶ British ರಿಂದ ಇನ್ನೂರು ವರ್ಷಗಳ ಸತತ ಹೋರಾಟದಿಂದಾ.

August ಹದಿನೈದು ಸಾವರ್ದ ಒಂಬೈನೂರ ನಾಲ್ವತ್ ಐದರ ತಾರೀಕು ಪೂರ್ಣವಾಗಿ ಸ್ವತಂತ್ರ್ಯ ಹೊಂದ್ತು. ಅದಕ್ಕಾಗಿ ನಾವೂ ಪ್ರತೀ ವರ್ಷ August ಹದಿನೈದ್ನ ಸ್ವತಂತ್ರ್ಯ ದಿನಾಚರಣೆ ಅಂತ ಆಚರಿಸ್ತೀವಿ.

ಇನ್ನು ನನಗೆ ಸ್ವತಂತ್ರ್ಯ ದಿನಾಚರಣೆ ಅಂದ್ಕೂಡ್ಲೇ ನೆನಪಿಗ್ ಬರೋದ ಏನುಂದ್ರೆ ನಮ್ ಶಾಲಾ ದಿನಗಳು. ಯಾಕಂದ್ರ ನಾನು Scout Guides ಗೆ ಸೇರಿದ್ದೆ. ಯಾಕಂದ್ರೀ ಸ್ವತಂತ್ರ್ಯ ದಿನಾಚರಣೆ ಚಟುವಟಿಕೆ ಗಳ್ನೆಲ್ಲಾ ನಾವೇ ಮಾಡ್ಬೇಕಾಗಿತ್ತ.

ಹಿಂದಿನ್ ಹದ್ನೈದ್ ದಿನದಿಂದಾನೂ ನಮ್ಗೆ ಪಥಸಂಚಲ್ನಗಂತ ತಯಾರಿ ಮಾಡ್ತಿದ್ರ್. ನಮ್ಗ ಆ August ಹತ್ತ್ನೆ ತಾರೀಕಿಂದಾನು ಗಾಂಧೀ ಮೈದಾನ ಅಂತ ದೊಡ್ಡ್ ಮೈದಾನ ಐತ್ರೀ ನಮ್ಮೂರಾಗ.

ಅಲ್ಲಿ rehearsal ಗೇ ಕರ್ಕೊಂಡ್ಹೋಗ್ತಿದ್ರು. ಅದನ್ನಾವು ಐದ್ದಿನಕ್ ಮುಂಚೆ ಇಂದನು practice ಮಾಡ್ಬೇಕಿತ್ತ. August ಹದ್ನಾಲ್ಕನೇ ತಾರೀಕು Scout Guides ವಿದ್ಯಾರ್ಥಿಗಳಾದ್ರಿಂದ ಎಲ್ಲಾ ಆವರಣವನ್ನ ಸ್ವಚ್ಚ ಮಾಡೋ ಕಾರ್ಯಕ್ರಮ ನಮ್ದ ಇರ್ತಿತ್ ನೋಡ್ರಿ.

ನಮ್ಮ ಸರ್ಕಾರಿ ಶಾಲಾ ಆಗಿದ್ರಿಂದ ಹೆಚ್ಚಿನ್ ಕೆಲ್ಸಗಾರ್ ಎನ್ ಇರ್ಲಿಲ್ಲಾ.

ನಾವೇ ಎಲ್ಲಾ ಸ್ವಚ್ಚ ಮಾಡಿ ನೀರ್ ಹಾಕಿ ಪಥಸಂಚಲನ್ಕೆ ರಂಗೋಲಿ ಇಂದ ಗೇರೆಗಳ್ನ ಹಾಕ್ತಿದ್ವಿರೀ ಸಂಜೆ ಏಳು ಮೂವತ್ತಕ್ಕ ನಮ್ ಗುರುಗಳು ದ್ವಜ ಕಟ್ತಿದ್ರು.

ಅದನ್ನ ದ್ವಜ ಕಟ್ಲಿಕ್ಕೆ ಒಂದು ನಿಯಮಾ ಐತ್ರೀ ನಾವ್ ಎಷ್ಟೊತ್ತಿಗ್ ಕಟ್ಟಿರ್ತಿವೋ ತೀರ್ಗ ದಿನಾ ಅಷ್ಟೊತ್ತಿನ್~ ಏಳುವರೀ ಸಲೋತ್ನಾಗ ಬಿಚ್ಚಬೇಕ್ರೀ. ನಮ್ ಗುರುಗಳ್ ಅದ್ನ ದ್ವಜವನ್ನ ಕಟ್ಟೀ ಸಂಜೆ ಏಳು ಮೂವತ್ತಕ್ಕೆ ಮಾರ್ನೆದಿನಾ. ನಮ್ಗೆ ಎಲ್ಲಿಲ್ಲದ ಸಡಗರ್ರೀ ಸ್ವ~ ಸ್ವತಂತ್ರ್ಯ ದಿನಾಚರಣೆ ಅಂದ್ರ. ಮೋದಲ್ನೇದು ಶಾಲಿಗ ರಜಾ ಸಿಕ್ಕಿರ್ತದ್ರಿ ಎರ್ಡನೇದ್ದು ಪಥಸಂಚಲನೆಯಲ್ಲಿ ನಮ್ಗೆ ಬಹುಮಾನವನ್ನು ಕೊಡ್ತಾರೀ. ನಾ~ ಮಾರ್ನೆ ದಿನಾ ನಾವ್ ಎದ್ದು ಸ್~ Scout Guides ಸಮವಸ್ತ್ರವನ್ನ ಹಕ್ಕೊಂಡು. ಬೇಳಗ್ಗೆ ಆರ್ ಗಂಟೆಗೇ ಹೋಗಿ ದ್ವಜ ಕಂಬದ್ ಕೆಳ್ಗೇ ಗಾಂಧೀಜಿ ಅವ್ರ photo ಇಟ್ಟು ಹೂವನ್ನಾಕೀ ಪೂಜೆ ಮಾಡ್ತೀವ್ರೀ. ಸರಿ ಸುಮಾರು ಏಳು ಮೂವತ್ತಕ್ಕೆ ದ್ವಜಾರೋಹಣ ಮಾಡ್ತಾರೀ ಶಾಲೆಯ ಮುಖ್ಯೋಪಾದ್ಯಾಯರು. ಇರ್ತರಲ್ಲ ಅವ್ರು ದ್ವಜಾರೋಹಣ ಮಾಡ್ತಾರೀ ನಾವ್ ಅವ್ರಿಗೆ ಗೌರವ ಸಲ್ಲಿಸಿ ಪಥಸಂಚಲನೆಯನ್ನ ಶಾಲೆಯಲ್ಲಿ ಒಂದ್ಸರ್ತಿ ಮಾಡ್ತಿವ್ರೀ ಗಾಂಧೀ ಮೈದಾನದಲ್ಲೂ ಒಂದ್ಸರ್ತಿ ಮಾಡ್ತೇವ್ರೀ. ನಮ್ಗೆ ಗಾಂಧೀ ಮೈದಾನದಲ್ಲಿ ಮಾಡೋ ಪಥಸಂಚಲನಕ್ಕೆ. ಬಹುಮಾನ ಒಂದು ಬಹುಮಾನ ಎರ್ಡೂ ಅಂತ ಇರ್ತದ್ರಿ. ಮತ್ತ ಧ್ವಜಕ್ಕೆ salute ಮಾಡ್ತಾ ನಾವು ರಾಷ್ಟ್ರಗೀತೆಯನ್ನ ಹಾಡ್ತಿವ್ರಿ, ಅದಾದ್ ಮೇಲೆ ದೇಶಕ್ಕೆ ಜೀವಾ ಕೊಟ್ಟು ನಮ್ಗೆ ಸ್ವತಂತ್ರ್ಯವನ್ನ ಕೊಟ್ಟಿರ್ತಕ್ಕಂತ ದೇಶ ಭಕ್ತರನ್ನ ನೆನ್ಪಿಸ್ಕೋಳ್ತೇವ್ರಿ.

ಆಮೇಲೆ ನಾವೂ ಕ~ ದ~ ದೇಶಭಕ್ತರು ಅಂತ ನೆನ್ಪ ಆದ್ಕೂಡ್ಲೇ ಅವ್ರು ತಮ್ಮ ಸ್ವಂತ ಕಾರ್ಯಗಳ್ನ್ ಬಿಟ್ಟು ದೇ~ ದೇಶಕ್ಕೋಸ್ಕರ ಇಡೀ ಭಾರತ ಸ್ವತಂತ್ರ್ಯಗೊಳ್ಳಲಿ ಅಂತಾ ತಮ್ಮ.

ತಮ್ಮ ತನು, ಮನ, ಧನವನ್ನೆಲ್ಲವನ್ನು ಅರ್ಪಿಸಿದವ್ರು ಇಂತ ಅನೇಕ ವ್ಯಕ್ತಿಗಳಿದ್ದಾರೆ ಶುಭಾಶ್ಚಂದ್ರ ಬೋಸ್ ಆಗೀರ್ಬೋದು, ತ್ಯಾತ್ಯಾ ಟೋಪಿ ಆಗೀರ್ಬೋದು, ಜವಾಹರ್ಲಾಲ್ ನೆಹರೂ ಹೇಗೆ ತುಂಬಾ ವ್ಯಕ್ತಿಗಳ ಬಗ್ಗೆ ನಮ್ಮ ಗುರುಗಳ್ ಹೇಳ್ತಿದ್ರ್ ರೀ.

ಇನ್ನೂ ಸ್ವತಂತ್ರ್ಯ ದಿನಾಚರಣೆಯಲ್ಲಿ ಇಲ್ಲಿಂದಾ ಒಸ್ಟೂರ್ನೂ ಪಥಸಂಚಲನೆ ಮಾಡ್ಸ್ಕೋತ Scout ಮತ್ತೆ Guides, Scouts ಅಂದ್ರೆ ಗಂಡ್ಮಕ್ಳು. Guides ಅಂದ್ರೆ. ನಾವ್ ಇರ್ತಿವ್ ರೀ ಹೆಣ್ಮಕ್ಳೂ ನಮ್ಗೆ ನೀಲಿ ಸಮವಸ್ತ್ರ ಇರ್ತೀತ್ತು. ಶಾಲೆಯಿಂದ ದೈಹಿಕ ಶಿಕ್ಷಕ್ರು ಗಾಂಧೀ ಮೈದಾನಕ್ ಕರ್ಕೊಂಡ್ ಹೋಗ್ತಿದ್ರು ಅಲ್ಲೂ ಕೂಡಾ ನಾವೂ ಅಲ್ಲಿಯೂ ದ್ವಜಾರೋಹಣವನ್ನ ಮಾಡಿ.

ಗುರುಗಳಿಗೆ ನಮಸ್ಕರಿಸಿ salute ಮಾಡ್ತಾ ರಾಷ್ಟ್ರಗೀತೆ ಅಂದ್ರೆ ಜನ ಗಣ ಮನವನ್ನ ಹೇಳ್ತಿವ್ರಿ. ನಮ್ಮ ರಾಷ್ಟ್ರದ್ವಜಕ್ಕೆ ನಮ್ಸ್ಕರಿಸಿ ಒಂದ್ ಪತಸಂಚಲನೆಯನ್ನ ಮಾಡ್ತೀವಿ ಅದಕ್ಕ left right ಅಂತ ಕೂಡಾ ಅಂತಾರ್ರಿ.

ನಾವೂ ದ್ವಜಾರೋಹಣಕ್ಕೆ ನಮಸ್ಕರ್ಸ್ತೀವಿ.

ಮತ್ತ್ ಅದಕ್ಕೆ ಮೂರ್ಸರ್ತಿ ಕೂಡಾ ನಮ್ಗೆ ನಮ್ ಶಾಲೆಗೆ ಬಹುಮಾನವನ್ನ ಕೂಡಾ ತಂದ್ಕೊಟ್ಟಿವ್ರಿ ಅದ ನಮ್ ಶಾಲೆಯಲ್ಲಿ ನೆನ್ಪಾಗಿ ಇನ್ನೂ ಉಳ್ದೈತ್ರಿ.

ಪ್ರತೀ batch ಇಂದನು ಪ್ರತೀ ಆ batch ಇಂದನು ನಾವು ಪಥಸಂಚಲನೆ ಮಾಡ್ದಾಗ ಆ ಪ್ರತೀ ವರ್ಷಾನೂ ಒಂದೊಂದ್ photo ತೆಗ್ದು. Department ಅಲ್ ಹಾಕ್ತಾರೀ ಈ ವರ್ಷದ Scout Guides ವಿದ್ಯಾರ್ಥಿಗಳೂ, ಈ ವರ್ಷದ Scout Guides ವಿದ್ಯಾರ್ಥಿಗಳೂ ಅಂತ. ಅದ್ರಿಂದ ಮುಂದ್ಗಡೆ next ಯಾವ್ದೇ ಹಂತದಲ್ ಹೋದ್ರು ಕೂಡಾ ಅದ್ರಿಂದ ನಮ್ಗ.

ಆ ಒಳ್ಳೇ ಅನ್ಕೂಲಗಳಿರ್ತಾವ್ರೀ Scout Guides ಸೇರುದು ಅದು ಒಂತರಾ ದೇಶಕ್ಕೆ ನಾವ್ ಹೇಗ್ ಸೇವೆ ಮಾಡ್ತಿವೋ ಹಾಗೇ ನಮ್ಮ ನಗರ ನಮ್ಮ ಶಾಲೆಗೆ ಸೇವೆ ಮಾಡೋದು ಕೂಡಾ ಇದೆ ರೀತಿ Scout Guides ಸೇರೋದ್ರಿಂದ ಮತ್ತೆ ಸ್ವಯಂ ಸೇವೆಗಳು ಅಂತ.

ಗುಂಪ್ಗಳ್ ಇರ್ತವ್ರಿ ಅದ್ಕ್ ಸೇರೋದ್ರಿಂದ ನಾವು ನಮ್ ಕೈಲಾದಷ್ಟು ಸಹಾಯವನ್ನ ಮಾಡ್ಬೊದ್ರಿ. ಮತ್ತ್ ಸ್ವತಂತ್ರ್ಯ ಹೋರಾಟ್ಗಾರರ ಬಗ್ಗೆ ತಿಳ್ಕೊಳೋದು ಬಾಳ ಮುಖ್ಯ ಐತ್ರೀ ಯಾಕೆಂದ್ರೆ ಸ್ವತಂತ್ರ್ಯ ಹೋರಾಟ್ಗಾರರು ತುಂಬಾ ಬಲಿದಾನಗಳ್ನ ಕೊಟ್ಟಿರ್ತಾರೀ.

ಇಂತ ಸ್ವತಂತ್ರ್ಯ ಹೋರಾಟಗಾರರಲ್ಲಿ ನನಿಗ್ ತುಂಬಾ ಮೆಚ್ಚಿಗೆ ಆಗಿರುವಂತ ಸ್ವತಂತ್ರ್ಯ ಹೋರಾಟಗಾರರು ಅಂದ್ರೆ ಭಗತ್ ಸಿಂಗ್ ಅವ್ರು. ಯಾಕೆಂದ್ರ ಅವ್ರು ತಮ್ಮ ಧೈರ್ಯ ಮತ್ತೆ ದಿಟ್ಟತನದಿಂದ ಹೆಸರ್ವಾಸಿ ಆಗೀರೋರು ಹೆಸರುವಾಸಿ ಆಗೀರೋವಂತೊರು.

ಹ Hello ಶ್ವೇತಾ.

ಹಾ ನಾನ್ ಹುಷಾರಿದ್ದೇನೆ ನೀವ್ ಹೇಗಿದ್ದೀರಾ?

ಈಗ ಅದೇ mobile ಲಲ್ಲಿ short film ನೋಡ್ತಾಯಿದ್ದೆ English ದ್ದು.

English improve ಆಗ್ತದಲ್ವಾ ಅದಕ್ಕೆ ನೀವು? ನಾನು ಎಲ್ಲಾ ಹೀಗೆ ಮನೆಯಲ್ಲಿದೆ ನಾನ್ಸ free time ಮಲ್ಲಿ ಅದೇ mobile ಲೇ ನೋಡುದು ಮತ್ತೆ ಎಂತ ಮಾಡುದು.

ನಾನು ಈಗ YouTube ಲೆಲ್ಲಾ ಅಡುಗೆದೆಲ್ಲಾ ಬರ್ತದಲ್ಲಾ ಅದರಲ್ಲಿ ಒಂದೊಂದೆ ನೋಡ್ತಾ ಇರ್ತೇನೆ. ಹಾ okay ನಾನ್ ಅದೇ ಅಹ್ English improve ಆಗುದಕ್ಕೆ short film ನೋಡುದು ಮತ್ತೆ competitive exams ಗೆ prepare ಆಗ್ಲಿಕೆ ಅದೇ YouTube ನ್ನೆ depend ಆಗಿದ್ದೇನೆ.

ಹಾ ನಮ್ಗೆ mobile ಅಲ್ಲಿ ಎಷ್ಟು ತುಂಬಾ information ಸಿಗ್ತದಲ್ಲಾ ಹಾ ಹೌದು.

ಹಾ YouTube ಕೆಲವೊಂದು website ಕೂಡ ಇದೆ ಒಳ್ಳೆ ಒಳ್ಳೇದು. ಅದು ಕೂಡ depend ಆಗ್ತೇನೆ ಅದಕ್ಕೆ exam ಗೆಲ್ಲಾ ಒಳ್ಳೇದಾಗ್ತದೆ. ಹೌದು. ನೀವ್ ಮತ್ತೆ ಅಡುಗೆ ಹೇಗೆ ಬಂತು almost ಆಯಿತಾ? ಹಾ ಹೌದು ನಾನೆಲ್ಲಾ ಅದ್ರಲ್ಲೇ ನೋಡಿ ಕಲ್ತದ್ದಲ್ಲಾ. ಹಾ ಹೌದಾ.

ಬೇರೆ ಬೇರೆಂದ್ರೆ ಎಂತ ಎಂತಾದ್ರೂ ಹೊಸ ಹೊಸದ್ದು ಎಂತಾದ್ರೂ recipe ಯೆಲ್ಲ ಹಾಕಿದ್ರೆ. ಸಾಧಾರಣ ನೋಡ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಪ್ರಯೋಗ ಮಾಡೋದು ಒಂದೊಂದೆ ಹಾ ಹೌದು. ಹೌದು ಮತ್ತೆ ಇದು WhatsApp ಕೂಡ ಹಾಗೆ ತುಂಬಾ friends connect ಆಗ್ತಾರೆ ಮೊದ್ಲು ಗೊತ್ತಿಲ್ಲದೆಲ್ಲಾ

ಹಾಗೆ time pass ಆಗ್ತದೆ. ಹೌದು ಹೌದು ಮುಂಚೆ ಆದ್ರೆ ನಮ್ಗೆ mobile ಇರ್ತಿರ್ಲಿಲ್ಲಾ ಎಂತ ಹೇಳ್ಬೇಕಿದ್ರೆಸಾ ನಾವ್ ಪತ್ರದ ಮುಖಾಂತರೆವೆ ಹೇಳ್ಬೇಕಿತ್ತು. ಈಗ mobile ಬಂದದು ಸುಲಭಾಗಿದೆ. ಹಾ ಯಾರ್ಮದ್ ಮೊದ್ಲಿನ model ಉ ಈಗಿನದ್ದು generation so ತುಂಬಾ improvement ಇದೆ. ಹೌದು ಹೌದು ಹಾಗೆ. ಮತ್ತೆ Facebook ಲ್ಲಿ ಇದ್ದೀರಾ? ಇಲ್ಲಾ Facebook ಲ್ಲ್ ನಾನು ಇಲ್ಲಾ ನಾನು ಖಾಲಿ WhatsApp ಮಾತ್ರ. ಹಾ same Instagram ಅದೆಲ್ಲ ಇಲ್ಲಾ. ಹೌದು actually ಎಷ್ಟು ಸಾಕಾಗ್ತದೆ useful website ಎಲ್ಲ ಸುಮಾರ್ ಒಳ್ಳೆ ಒಳ್ಳೆದಿರ್ತದೆ ಈ competitive exam ಗೆಲ್ಲಾ. ನೀವ್ ಅದನ್ ನೋಡಿ prepare ರಾಗ್ತಿದ್ದೀರ ಈಗ ಫ್ರೀ ಟೈಮಲ್ಲಿ ಏನ್ ಮಾಡ್ತಿದ್. ಹೌದು ಹೌದು. ಹಾ ಬೇರೆ ಅಡಿಗೆ ಬಿಟ್ಟು mobile ಲಲ್ಲಿ. ಹಾ mobile ಲಲ್ಲಿ ಅಂದ್ರೆ ಈಗ ಕೆಲವ್ ಅಹ್ ಎಂತ ಕಥೆ ಹಾಗೆಲ್ಲಾ ಬರ್ತದಲ್ಲಾ ಇದೆಲ್ಲಾ ನೋಡ್ತೇನೆ. ಹಾ ಹೊ ಕಥೆ ಅಂದ್ರೆ ಯಾವುದ್ರಲ್ಲಿ. ಅಂದ್ರೆ ಈಗ ಚಿಕ್ಕ ಚಿಕ್ಕ ಕಥೆಗಳೆಲ್ಲಾ ಬರ್ತದಲ್ಲಾ ಅದೆಲ್ಲಾ ನಂಗೆ ಖುಷಿ ಆಗ್ತದೆ ನೋಡ್ಲಿಕೆ.

ಅಲ್ಲಾ ಅಲ್ಲಾ YouTube ಲ್ಲಿ ನಾನ್ ಹೇಳುದು. ಹೊ ನೀವ್ YouTube ಲ್ಲಿ ಹೇಳ್ತಿದ್ದೀರಾ. ಹಾ ಹಾ ಹೌದು. Time ಹೋದದ್ದೆ ಮಾತ್ರ ಗೊತ್ತಾಗುದಿಲ್ಲಾ YouTube ಲ್ಲಿ ನೋಡ್ತಾಯಿದ್ರೆ. ಹೌದು ಹೌದು ಹ್ಮ್ಮ್ ಹೌದು ಆದ್ರೆ ನಾವ್ ಒಂದು time set ಮಾಡಿದ್ಬೇಕು ಅಷ್ಟೇ ಅಂದ್ರೆ ಯಾವಾಗಾಸ YouTube use ಮಾಡ್ಬಾರ್ದಾಲ್ವಾ. ಹಾ ಹೌದು ಇಗದು ಕೆಲವ್ mobile ಲ್ಲಿ ಹಾಗೆ time setting ಇದೆಯಲ್ಲಾ ಅಹ್ remind ಮಾಡ್ತದೆ ನೆನಪ್ ಮಾಡ್ತದೆ.

ಹಾ ಹಾ. ಹಾಗೆ ಎಂತ ಹೇಳಿದ್ರೇಸಾ mobile ಲಿಂದ ಒಂದು ಒಳ್ಳೆದುಸ ಉಂಟು ಕೆಟ್ಟದುಸ ಉಂಟು ನಾವ್ ಹೇಗೆ ತಕೊಳ್ತೇವೆ ಹಾಗೆ. ಅದು ಹೌದು ನಾನ್ ಈಗ ಅದೇ full ಈಗ exam ಗೆಲ್ಲಾ ಅಹ್ prepare ಆಗ್ಲಿಕೆ ಒಳ್ಳೇದಾಗ್ತದೆ ಇದು ಆದ್ರೆ ನಂದು cousin ಒಬ್ಬ ಹಾಗೆ ಒಬ್ಬ fake account ದಾಗಿ ಹಣ ಹೋಗಿತ್ತು ಅವಂದು.

ಅದೇ ಹೇಳಿದೆಲ್ಲಾ ನಾನು ಒಳ್ಳೆದುಂಟು ಕೆಟ್ಟದುಂಟು ಹಾಗೆ ಹಾಗಾದ್ರೆ okay ಹಾಗಾದ್ರೆ ಸರಿ. ಸರಿ ಅದೇ ಊಟದ ಹೊತ್ತಾಯಿತು ಸರಿ.

ನನ್ ಹೆಸ್ರು ದಿವ್ಯ ನಾನು ನನ್ school life ಬಗ್ಗೆ ಹೇಳಕ್ ಇಷ್ಟ ಪಡ್ತಿನಿ. School life ಅಲ್ಲಿ ನ~ ನಾನು ಓದಿದ್ದು Saint Joseph ಅಲ್ಲಿ ಮತ್ತೆ ನಾನ್ ಅಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ವಾ~ . LKG ಯಿಂದನೂವೆ ಹತ್ನೇ ತರಗತಿವರ್ಗೂ ನಾನ್ ಅಲ್ಲೇ ಓದಿದ್ದು. ನನ್ಗದ್ ತುಂಬಾ memories ತುಂಬಾ ಇದೆ ಬಹಳ ಇದೆ. ಯಾಕಂದ್ರೆ ಆಹ್ teachers ಆಗ್ಬೋದು ಅಲ್ ಇದ್ದಿದ್ದು ಎಲ್ಲರೂ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡ್ತಾಯಿದ್ರು. ಮತ್ತೇ ಆಹ್ school ಅಲ್ಲಿ ಒಂದೊಂದ್ classes ಅಲ್ಲೂ ನಮ್ಗೆ ತುಂಬಾ ಚೆನ್ನಾಗಿ ನಾವ್ ಮಾಡಿರೋಂಥ ತಪ್ಗಳಾಗಿರ್ಬೋದು ಅಥವಾ ಎನಾರು ಚೇಷ್ಟೆ ಆಗಿರ್ಬೋದು ಎಲ್ಲಾ ತುಂಬಾ ಚೆನ್ನಾಗ್ ನೆನ್ಪಿದೆ. ಯಾಕೆಂದ್ರೆ ತುಂಬಾ memorable ನಮ್ಗೆ caugh ಯಾವ್ದು ಕೂಡ ಮರಿಯಕ್ ಆಗಲ್ಲ. ನಾವು teachers ಗ್ ಮಾಡ್ತ ಇದ್ದಿದ್ ಆಗ್ಬೋದು ಆಹ್ ಮತ್ತೇ ನಮ್ಗೆ teachers ಎಲ್ಲಾ punishment ಕೊಡ್ತ ಇದ್ದಿದ್ದು ಅವೆಲ್ಲ ತುಂಬಾ. ಚೆನ್ನಾಗಿದೆ ನಮ್ಗೆ ನ~ ಅಂದ್ರೆ ತುಂಬಾ ಚೆನ್ನಾಗಿದೆ ಈಗಿನ school ಮಕ್ಳಿಗೆ. ನಾವೇನಾರು ಹೋಲಸ್ಕೊಂಡ್ರೆ ತುಂಬಾ changes ಇದೆ ಈಗಿನ್ school ಮಕ್ಕಳಲ್ಲೆ ಅಷ್ಟೊಂದು ಮಕ್ಕಳು ಅಷ್ಟೊಂದು ಏನು. ಆಟಾಡದಾಗ್ಲಿ ಪಾಠ ಆಗ್ಲಿ ಎಲ್ಲಾ ಕಡ್ಮೆನೆ ನಾ~ ನಾವಿದ್ದಿದ್ದು ನಮಿಗಿದ್ದಿದ್ teachers ಆಗ್ಬೋದು. ತುಂಬಾ ಚೆನ್ನಾಗಿ ಇತ್ತು ನಾವು ಪ್ರತಿ ಒಂದು classes ಅಲ್ಲೂ ಮಾಡ್ತಇದ್ದಿದ್ ತುಂಟಾಟ ಆಗ್ಬೋದು ಅಥವಾ ನಾವೂ ಏನು. Class ನಡಿಯುವಾಗ ಹಿಂದೆ bench ಅಲ್ ಕುತ್ಕೊಂಡು ಹುಣಸೆಹಣ್ಣು ಖಾರ ಅದು ಇದು ತಿನ್ಕೊಂಡು. Miss ಹತ್ರ ಹೊಡಸ್ಕೊಂಡು ಬೈಸ್ಕೊಂಡು ಎಲ್ಲಾ ಮಾಡ್ಕೊಂಡಿದಿವಿ ಹಾಗೇನೇ ಈಗ ಈಗ್~ ಈಗಿನ್ ಮಕ್ಳಿಗ್. Compare ಮಾಡದ್ರೆ ಅದೆಲ್ಲಾ ಅವ್ರು ಏನು ಮಾಡದೆ ಇಲ್ಲ ಮತ್ತೇ ಹಾಗಾಗಿ ಅಹ್ ಈಗಿನ್ ಮಕ್ಳುನು ಅಷ್ಟೊಂದ್ enjoyment ಏನು ಮಾಡಲ್ಲ.

ಹಾಗಾಗಿ ನಮ್ school life ಇಗೆ ನನ್ಗೆ ತುಂಬಾನೇ ಇಷ್ಟ ನಮ್ generation ಮಕ್ಳುನು ಅಷ್ಟೇ. ಆಹ್ ತುಂಬಾ ಚೆನ್ನಾಗ್ ನಾವ್ enjoy ಮಾಡದ್ವಿ ಅಂತ ನನ್ಗ್ ಅನ್ಸುತ್ತೆ ಆಹ್ ಯಾಕೆಂತಂದ್ರೆ ಆಹ್. ನಮ್ಗೆ ಅಷ್ಟೊಂದು ಪಾಠ ಪಾಠದ್ stress ನಮ್ಗ್ಯಾರು ಕೊಡ್ತಾಯಿರ್ಲಿಲ್ಲ ಅಂದ್ರೆ ಎಲ್ಲಾ ಹೊಡಿಯೋರು ಬಡಿಯೋರು ಎಲ್ಲಾ ಮಾಡೋರು. ಆದ್ರೆ ಈಗಿನ್ ಮಕ್ಳಿಗೆ ಯಾರಾರು ಒಂದ್ಸ್ವಲ್ಪ ಹೊಡದ್ರುನೂ ಮ~ parents ಎಲ್ಲಾ ಕೇಳ್ಕೊಂಡ್ ಬಂದ್ಬಿಡ್ತಾರೆ. ನಮ್ ಮಕ್ಳಿಗ್ ಹೊಡದ್ರಿ ಯಾಕೆ ಅಂತಂದ್ಬಿಟ್ಟು but ಅದನ್ನ parents ಉ. ಇನ್ನೂ ಚೆನ್ನಾಗ್ ಹೊಡಿರಿ ಅಂತ ಬೈತಾಯಿದ್ರು ನನ್ಗಿನ್ನು ನೆನ್ಪಿದೆ ನನ್ಗೆ oral ಅಂತ ಮಾಡೋರು ನಮ್ಗ್ school ಅಲ್ಲೆಲ್ಲ ಇದ್ದಾಗ. Oral ಮಾಡ್ದಾಗ ಅದ್ exam ಗೆಲ್ಲ marks ಕೊಡೋರು ಆವಾಗ ನನ್ಗೆ ಏನು tables ನಾನು ತಪ್ಪಾಗ್ ಹೇಳಿದಕ್ಕೆ ನನ್ಗ್ ತುಂಬಾ ಚೆನ್ನಾಗ್ ಹೊಡ್ದಿದ್ರು ಅಂದ್ರೆ ತುಂಬಾ ಚಿಕ್ಕೋಳಿದ್ದೆ ನಾನು ಮತ್ತೇ ಸ್ವಲ್ಪ. ತುಂಬಾ ಡುಮ್ ಡಮ್ಮಕ್ ಗುಂಡ್ ಗುಂಡಕ್ ಇದ್ದಿದ್ದಕ್ಕೆ ಎಲ್ಲಾ ಏನು ನನ್ಗೆ ಮೈಮೆಲೆಲ್ಲಾ ಗುಳ್ಳೆ ಎಲ್ಲಾ ಬಂದಿತ್ತು ಬರೇ ಎಲ್ಲಾ ಬಂದಿತ್ತು. ಅದನ್ ನೋಡ್ಬಿಟ್ ನಮ್ ಅಪ್ಪ ಅಮ್ಮ ಏನ್ ಅಯ್ಯೋ ಪಪ್ಪ ಅನ್ಲೆ ಇಲ್ಲ ಇನ್ನೂ ಚೆನ್ನಾಗ್ ಹೊಡಿಬೇಕಾಗಿತ್ತು ನಿನಗೆ ಅಂತ ಬೈದ್ರು. But ಈಗಿನ್ ಮಕ್ಳಿಗೆನರ ಆಥರ ಹೊಡ್ದಿದಿದ್ರೆ parents ಎಲ್ಲಾ ಬಂದ್ಬಿಟ್ಟು. ಆಹ್ ಯಾಕ್ ಹೊಡಿತಿರ ನೀವ್ ಹೇಳ್ಕೊಡ್ಬೇಕಾಗಿತ್ತು ನೀವೇ ಹೇಳ್ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ but ನಮ್ಗಿದ್ದಿದ್ದು ಆ ವಾತಾವರಣ ಆಗ್ಲಿ. ಆಥರ teachers ಆಗ್ಲಿ ಮತ್ತೇ ಯಾರೂ ಆಥರ ಸಿಗಲ್ಲ ಅಂತ ನನ್ಗ್ ಅನ್ಸುತ್ತೆ. ಅದು ನನ್ನ ಅಭಿಪ್ರಾಯ ಆಹ್ ನಿಮ್ school life ಉನೂ ಹಂಗೆ ಇರತ್ತೆ ಅಂದ್ರೆ ಯಾರೂ ಅಂದ್ರೆ ಈ nineties eighties centuries . ಅಲ್ಲಿ school ಅಲ್ ಹೋಗಿರ್ತರೆ ಒಂದೊಂದು generation ಗು ನಮ್ಗೆ school life ಉ change ಆಗ್ತನೇ ಇರತ್ತೆ. ಅವೆಲ್ಲ ಕೂಡ ನಮ್ಗೆ memory ನೇ ನಮಿಗ್~ ನನಿಗಿದ್ದಿದ್ದು school life ನನಗೆ ತುಂಬಾ ಆಹ್ best memory . ಆಹ್ ಹಾಗಾಗಿ ನನ್ school life ಬಗ್ಗೆ ನನ್ಗ್ ತುಂಬಾ ಇಷ್ಟ ಇದೆ ನನ್ಗ್ ಯಾವತ್ತೂ ಅದ್ನ ಮರಿಯಕ್ ಆಗಲ್ಲ. ಆಹ್ tenth ವರ್ಗೂ SSLC ವರ್ಗೂ ನಾನ್ ಅಲ್ಲೇ ಓದಿದ್ದು ತುಂಬಾ ಚೆನ್ನಾಗ್ ಇತ್ತು ನನ್ school life ಉ.

ನಾನು ಹುಷಾರಿಲ್ಲ ನನಗೆ ಸ್ವಲ್ಪ ಶೀತ ಕೆಮ್ಮ ತಲೆನೋವು.

ಆ ಅದು ನಿನ್ನೆ friend ಮನೆಗೆ ಹೋಗಿದ್ದೆ. ಆ friend ಮನೆಗೆ ಹೋಗಿದ್ದೆ.

ಅಲ್ಲಿ ಅದೇ ಊಟ ನೀರೆಲ್ಲ set ಆಗ್ಲಿಲ್ಲ

ಹಾ ಅದೇ ಆರೋಗ್ಯ ಆರೋಗ್ಯದ ಕಡೆಗೆ ಯಾವತ್ತೂ ಕೂಡ ಗಮನ ಹರಿಸಬೇಕು.

ಅಲ್ಲ ಹೇಳುದು ಆರೋಗ್ಯವೇ ಭಾಗ್ಯ ಅಂತ ದೊಡ್ಡವರು ಹೇಳುದು ಸತ್ಯ ಅಲಾ. ಹೌದು ಹೌದ್ ಅದು ಈಗ ಬೇರೆ ಚಳಿಗಾಲ.

ಆ ಹೌದು ಅದೇ ಅದೇ ಆರೋಗ್ಯದ ಬಗ್ಗೆ main ಮುಖ್ಯವಾಗಿ ಅದರ ನಮ್ಮ ಅದರ ಮೇಲೆ ಇರ್ಬೇಕು ಬೇರೆ ಎಲ್ಲ ಕೂಡ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ.

ಇವತ್ತು ಅಷ್ಟೇ ಶೀತ ಕೆಮ್ಮಾಗಿದ್ದಕ್ಕೆ ಕೆಲ್ಸಕ್ಕೆ ಹೋದವನು ಸ್ವಲ್ಪ ಬೇಗ ಬಂದೆ.

ಕೆಲ್ಸಕ್ಕೆ ಒಂದು ಸ್ವಲ್ಪ ಹೊದ್ರುನು ಇಡೀ ದಿನ ಒಂತರ ತಲೆ ಎಲ್ಲ ಸೆಳೆತ .

ಹಾ ಹೌದು ಅದಕ್ಕೆ ಒಂದಿವ್ಸ ಎಲ್ಲ ತಕೊಂಡೆಲ್ಲ ಸರಿಯಾಗ್ತದೆ .

ಅಲ್ಲ ಅದು ಮಾತ್ರೆ correct ಆಗ್ ಸರಿಯಾಗಲ್ಲ ಅಲಾ ಒಂದು ದಿನ ಆದರು ಇದು ಆಗ್ಲೇಬೇಕು.

ಹಾ ಅದು ಹೌದು ಅದು ಕೆಲವರಿಗೆ ಅವ್ರವ್ರ ದೇಹದ ಇದರ ಮೇಲೆ.

ಕೆಲವ್ರಿಗೆ ಮನೆಯಲ್ಲಿ ಮದ್ದು ಮಾಡಿದ್ರೆ ಅದು ಆಗ್ತದೆ ಹಾಗೆ ಆರೋಗ್ಯವು ಯಾವತ್ತು ಒಂದು ಸರಿಯಾಗಿದ್ರೆ ನಮಗೆ ಬೇರೆ ಎಲ್ಲಕಡೆಸ ಹೋಗ್ಬೋದು. ಹ್ಮ್ಮ್ ಹ್ಮ್ಮ್ ಮತ್ತೆ ಈ ಅದು ಅಂದ್ರೆ ಅವ್ರವ್ರದು food ಮೇಲು depend ಆಗ್ತದೆ ಮುಂಚಿನ ಕಾಲದಲೆಲ್ಲ ಊಟ ಆ ಬೇರೆ ತರ ಇರ್ತಿತ್ತು ಅದರಲ್ಲಿ ಸ್ವಲ್ಪ nutritions ಎಲ್ಲ ಜಾಸ್ತಿ ಇರ್ತಿತ್ತು. ಈಗ ಇದ್~ ಅಂದ್ರೆ ಗೊತ್ತಲ್ಲ ಊಟ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ. ಹೌದು. ಹಾ ಹೌದು ಹೌದು. ಒಂದು ಇದೆಲ್ಲ immunity ಎಲ್ಲ ಕಮ್ಮಿ ಇರುತ್ತೆ ಆಗ ನಮಗೆ health ಬೇಗ effect ಆಗತ್ತೆ.

ಹಾ ಹಾಗೇಸ ಹೌದು ಪರಿಣಾಮ ಬೀರ್ತದೆ ಹಾಗೆ.

ಆಗ ಅದೇ ಬಿಸಿನೀರು ಕುಡಿಯೋದು.

ಅಂತದ್ದೆಲ್ಲಾ ಮಾಡಿದ್ರೆ ಆರೋಗ್ಯ ಎಲ್ಲ ಯಾವತ್ತೂ ಸುಧಾರಿಸಿಕೊಂಡು ಇರ್ತದೆ.

ಇಲ್ಲದಿದ್ರೆ ತಣ್ಣೀರೆಲ್ಲ ಆದ್ರೆ ನಮ್ಮ ಬೇಗ ಅದು ತಣ್ಣೇರನ್ನು ಕುದಿಸಿ ಆರಿಸಿ ಮತ್ತೆ ಕುಡಿಬೇಕು ಅಂತ ಸೀದಾ ತಣ್ಣೀರು ಕುಡಿದ್ರೆ ನಮಗೆ ಶೀತ ಆಗ್ತದೆ.

ಮತ್ತೆ ಅಲ್ಲಿ ಹೋಗಿ ಊಟ ನೀರೆಲ್ಲ ಕುಡಿದಿದ್ರು ಪರವಾಗಿಲ್ಲ ನಾವು ಬೇರೆ ಆಡಕ್ಕೆಲ್ಲ ನೀರಲ್ಲೆಲ್ಲ ಇಳ್ದು ನೀರಲ್ಲೆಲ್ಲ ಆಡಿದ್ವಿ. ಹಾ ಅದೇ ಯಾವಾಗಾದ್ರೂ ಒಮ್ಮೆ ಹೋಗುದಲಾ ಆ ಖುಷಿಯಲ್ಲಿ ಹೋಗುದು ಆದ್ರೆ ಅದು ಒಂದಿವ್ಸದ ಕಾರಣ ಆ ಅದು ಎಲ್ಲ change .

Hostel ನೀರಲ್ಲಿ ಆಡಿಕೊಂಡು ಇದ್ದವ್ರಿಗೆ ಅದೇನು ಸಮಸ್ಯೆ ಆಗುದಿಲ್ಲ sudden ಆಗಿ ಆದ್ರೆ change ಆಗ್ತದೆ ನಮ್ದು ಇದೇ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳ್ತದೆ ಅಲಾ. ಹೌದು ಈಗ ಮತ್ತೊಂದು wave ಬರ್ತಾ ಉಂಟು.

ಹಾ ಅದೇನೂ ನಂಗ್ಯಾಕೋ ಸುಮ್ಮನೆ ಅಂತ ಆಗ್ತದೆ.